ಜೊತೆಗೆ ಊಟದ ವಿವಿಧ ರೀತಿಯ ಆರ್ಡರ್ ಗಾಗಿ ಮೆನು ಕೂಡ ಇಲ್ಲಿ ಇಡಲಾಗುವುವದು.

ನಿಮಗೆ ಕಾಣುತ್ತಿರುವ ಚಿತ್ರವೂ ಐದು ಆಟದ ಮೈದಾನವಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಆಟವಾಡಲು ಮೈದಾನವನವನ್ನು ಉಪಯೋಗಿಸುವರು.